ಹಾಗೆ ಎರಡು ವೈಟ್ ಬಸ್ ಗಳು ಪಾರ್ಕ್ ಮಾಡಿದ್ದಾವೆ ಅವುದ್ರ ಪಕ್ಕ ಎರಡು ಬಸ್ ಗಳಿದವೆ.

ಇದು ಕಾಲೇಜ್ ಆಡಿಟೋರಿಯಂ ತರ ಕಾಣಿಸ್ತಾಯಿದೆ.

ಬಿಳಿ ಬಣ್ಣದಿಂದ ಕೂಡಿದ ಹಾಗೆ ಗಂಟೆಗಳಿದೆ.

ಹಾಗೆ ಎಲ್ಲಾ ವುಡನ್ ಫಿನಿಶಿಂಗ್ ಗ್ಲಾಸ್ ಗಳಿವೆ ಅದರಲ್ಲೆಲ್ಲ ಬುಕ್ ಗಳನ್ನು ಸ್ಟೋರ್ ಮಾಡಿದ್ದಾರೆ.

ಬಿಲ್ಡಿಂಗ್ ವೈಟ್ ಮತ್ತೆ ಗ್ರೀನ್ ಆಗಿ ಕಲರಲ್ಲಿದೆ.

ಹಾಗೆ ಮೇಲ್ಗಡೆ ಸೀಲಿಂಗ ಲೈಟ್ಸ್ ಗಳಿದೆ.

ಇದು ನೋಡುದ್ರೆ ಡಾಬಾ ತರ ಕಾಣ್ತಾಇದೆ ರೆಸ್ಟೋರೆಂಟ್ ಕೂಡ ಆಗಿರಬಹುದು ಇದು.

ಬಿಳಿ ಕಟ್ಟಡಗಳಿದೆ ನೀಲಿ ಬಣ್ಣದಲ್ಲಿ ಸುರನಾ ಕಾಲೇಜ್ ಅಂತ ಹೆಸರು ಬರೆದಿದ್ದಾರೆ.

ಆದರ ಎದುರುಗಡೆ ಟು ವೀಲರ್ಸ್ ಪಾರ್ಕ್ ಮಾಡಿದರೆ.